ಎಲ್ಲೋ ನಾನು ಕೆಳ್ ಪಟ್ಟಂಗೆ ಆಂದ್ರ ದಲ್ ಕೆಲವೊಂದ್ Market ಅಲ್ಲಿ.

ಹ್ಮ್ ಏನು ರೈತರಿಂದ ನೇರವಾಗಿ ತಗೊಳೋದಂತೆ.

ಇದ್ರಲ್ಲಿ ಯಾವದೇ ರೀತಿ ಮದ್ಯ ವರ್ತಿ ಇಲ್ಲ.

ರೈತರ್ ಏನ್ ತಗೊನ್ ಬರ್ತಾರೋ Market ಗೆ ರೈತರ ಮಾರುಕಟ್ಟೆ ಏನೋ ಅಂತರಂತೆ ಯಲಹಂಕ ದಲ್ಲಿ ಇದೆ ಅನ್ಸುತ್ತೆ.

ಇಲ್ಲ ನಾವು ಅತ್ಕಡೆ ಹೋಗಿಲ್ಲ ನಾವು ದಲ್ಲಾಳಿ ಗಳ್ ಹತ್ರನೆ ಮಾಡ್ತಿರಿರಲ್ಲ. ಅದೆ ರೈತರ ಸಂತೆ ರೈತರ ಮಾರುಕಟ್ಟೆ ಅಂತ ಇದೆ ಅಂತೆ.

ಅವ್ರಗ್ ರೈತನೇ rate ಹೇಳೋದು ನಾವೇ rate ಹೇಳೋದು ಅವ್ರ್ ತಗೊಳೋದ್ ಅಷ್ಟೆ ಇಲ್ ಮಧ್ಯ ಯಾವದೇ ರೀತಿ Commission ಯಾವ್ದ್ ಇರಲ್ಲ ಇಲ್ಲಿ.

ಆ ಅದ್ಕೊಸ್ಕರ ಈ ರೀತಿ ವ್ಯವಸ್ಥೆ ಇದೆ ನಿಮ್ದ್ರಲೆನಾದ್ರು ನಿಮ್ಮ ಇದ್ರಲ್ಲಿ ಈರುಳ್ಳಿ ಇದ್ರಲ್ಲಿ. ಅದೆಲ್ಲ Commission ಅನ್ನೋದು ಎಲ್ಲ ಕಡೆ ನಡೆಯುತ್ತೆ ಕಿರಣ್ ಅವ್ರೆ.

ಏನಂದ್ರೆ ಈಗ ನಮ್ಗೆ ಆ ತರ ಮಾಡಕ್ ಬರಲ್ಲ ರೈತ್ರ್ಗೆ.

ನಮ್ಗ್ ಬೆಳೆ ಬೆಳ್ಸೋದ್ ಗೊತ್ತಿರುತ್ತೆ ಅಷ್ಟ್ ಮಾತ್ರ ಗೊತ್ತಾಗಿರುತ್ತೆ.

ಏನೋ ನಾವು ಆ ಕಷ್ಟ ಪಡಕ್ಕಗಲ್ಲ ಲಾರಿ ಎತ್ಕೊಂಡ್ ಹೋಗಿ ಅದಕ್ಕೆ ಸುಮ್ನೆ ಇಲ್ಲಿ

ಹ್ಮ್ ಹ್ಮ್ okay ಭರತ್ ಅವ್ರೆ ನೋಡೋಣ ಅಕಸ್ಮಾತ್ ಇಲ್ಲಿ ಕೊಲಾರ್ ಕಡೆ side ಬಾ ಇ ಕಡೆ ಕೋಲಾರ್ ಕಡೆ ಬಂದ್ರೆ ಬನ್ನಿ ನಮ್ ಕಡೆ ನಮ್ ಹೊಲ್ದತ್ರ phone ಮಾಡಿ ನಾನ್ ಸಿಕ್ತೀನಿ. ಖಂಡಿತ ಕಿರಣ್ ಅವ್ರೆ ಖಂಡಿತ. ಹಾ ಬನ್ನಿ ಮಾತಾಡೋಣ ನಾನು ಊರ್ಗ್ ಬರ್ತಿನಲ್ಲ ಇನ್ನ Ten days ಆದ್ಮೇಲೆ Exams ಮುಗಿತ್ತಿದಂಗೆ ಬರ್ತೀನಿ ಅಲ್ಲಿ ಸಿಕ್ತೀನಿ. ಹ ಹ Exams ಮುಗಿತ್ತಿದಂಗೆ ಬರ್ತೀನಿ ಅಲ್ಲಿ ಸಿಕ್ತೀನಿ. ಹ ಸರಿ ಕಿರಣ್

ಹ okay ಭರತ್ ಅವ್ರೆ

Hello ಹೇಮಂತ್ ಹಿಂಗೆ ಸುಮ್ನೆ News ನೋಡ್ತಾ ಇದ್ದೆ ನೀನ್ ಏನ್ ಮಾಡ್ತಾ ಇದ್ದೆ? ಏ ನಾನ್ ಓದ್ಕೊನ್ ಬೆಕಲಮ್ಮ Exam ಬಂತಲ್ಲ ಇನ್ನೇನ್ ಓದನ ಅಂತ ಓದ್ತಾ ಇದ್ದೀನಿ ನೆನ್ನೆ ಎಲ್ಲ Full ಓದಿದ್ಯ ಅಲ್ಲ ನೀನು? ಏ ಆ ತರ ಎಲ್ಲ ಏನಿಲಪ್ಪ.

ಹೇಮಂತ್ ಒಂದ್ ವಿಷ್ಯ ಗೊತ್ತಾಯ್ತ ನಿಂಗೆ?

ಅಯ್ಯೋ News ನಲ್ಲಿ ಬಸವರಾಜ್ ಬೋಮ್ಮಾಯ್ ಅವ್ರ್ ಹೇಳ್ತಾ ಇದಾರೆ?

ನಮ್ ಕರ್ನಾಟಕ ದಲ್ಲಿರೋ ಎಲ್ಲ ಉದ್ಯೋಗಗಳು. ಯಾವದೇ foreign company ಆಗ್ಲಿ ನಮ್ಮ ಹೋರ್ ದೇಶದ company ಗಳಗಾಲಿ ವಿದೀಶದಿಂದ ಬಂದಿರೋ company ಗಳಾಗಲಿ ಅಲ್ಲಿ ನಮ್ಮ ಕನ್ನಡದವರಿಗೆ ಮೊದಲ ಪ್ರಾಮುಖ್ಯತೆ ಕೊಡ್ತಾರಂತೆ ಕೆಲಸಗಳಲ್ಲಿ ಹೌದ. ಓ ಹೌದ ಹೇ ಪರ್ವಾಗಿಲಪ್ಪ ಹಾಗಿದ್ರೆ ಈ ಸುದ್ದಿ ಹೊಸ ಸುದ್ದಿ ಕೆಲ್ದಾಂಗ್ ಆಯ್ತ್ ನಂಗೆ ಹಾಗದ್ರೆ ನಾವು ಇವಾಗ ಇ ಪದವಿನೆಲ್ಲ B.Com ನೆಲ್ಲ ಮುಗ್ಸ್ ಆದ್ಮೇಲೆ ನಮ್ಗ್ ಕೆಲ್ಸ ಸಿಕ್ಕೆ ಸಿಗುತ್ತಲ್ಲ. ಹೌದು ಆದ್ರೆ ಒಂದ್ ಕಡೆ ಆದ್ರೆ ಶಿಕ್ಷಣದಲ್ಲಿ ಕನ್ನಡ ಪ್ರಾಮುಖ್ಯತೆ ಕೊಟ್ರೆ ಅದು ಪರವಾಗಿಲ್ಲ ಆದ್ರೆ ಬೇರೆ ದೇಶಗಳಿಂದ ಬೇರೆ ದೇಶಗಳಿಂದ ಬಂದಿರ್ತಾರೆ ಅವರ್ಗೆಲ್ಲ ಕನ್ನಡ ಕಷ್ಟ ಆಗುತ್ತಲ್ವ? ಹೇ ಇನ್ನೊಂದ್ ವಿಷ್ಯ ಏನಂತ್ ಹೇಳ್ತಿದಾರೆ ಗೊತ್ತ ನಮ್ ಬೊಮ್ಮಯ್ ಸರ್ ಅವ್ರು

ಕನ್ನಡವನ್ನ ಕಡ್ಡಾಯ ಮಾಡ್ತಿವಿ ಅದುಕೊಂದು ಕಾನೂನ್ ತರ್ತಿವಿ ಅಂತ ಹೇಳ್ತಿದಾರೆ.

ನಾನು News ಅಲ್ ನೋಡ್ಬೇಕಂದ್ರೆ ಇ ವಿಧಾನ ಸಭೆ ಅಧಿವೇಶನದಲ್ಲಿ

ಇದ್ರು Bill ನ Pass ಮಾಡ್ತಿವಿ ಅಂತನು ಸಹ ಹೇಳ್ತ ಇದ್ರು ಅವ್ರು

ಕರ್ನಾಟಕದಲ್ ಕನ್ನಡ ಕಡ್ಡಾಯ ಮಾಡ್ತಿವಿ ಅಂತ ಹೇಳ್ತಿದಾರೆ ಎನ್ಕೆ ಅಂತ ಅಂದ್ರೆ?

ಬೇರೆ ದೇಶದವ್ರ್ ಬಂದಿ ಬೇರೆ ರಾಜ್ಯದಲ್ ನಾವ್ ಹೋಗಿ ಕನ್ನಡ ನಾವ್ ಬಳಸೋಕ್ ಆಗೋದಿಲ್ಲ

ತಮಿಳ್ನಾಡ್ ಗ್ ಹೋದ್ರೆ ತಮಿಳ್ನಾಡ್ ಭಾಷೆ ತಮಿಳ್ ಮಾತಾಡ್ ಬೇಕು ಮಹಾರಾಷ್ಟ್ರಕ್ ಹೋದ್ರೆ ಮರಾಠ ಮಾತಾಡ್ ಬೇಕು so ಹಾಗೆ ಈ ಕರ್ನಾಟಕದಲ್ಲೇ ಕನ್ನಡ ಭಾಷೆ ನ ಮಾತಾಡ್ ದಿರ ಹೋದ್ರೆ ಕನ್ನಡನ ಉಳ್ಸೋದ್ ಹೆಂಗೆ ಹೇಳ್ ಮಮತಾ ಯಾಕಂದ್ರೆ ಇವಾಗ ಕರ್ನಾಟಕದಲ್ಲಿ. ನಾವು ಅತಿ ಮುಖ್ಯವಾಗಿ ಮತ್ತು ಹೆಚ್ಚು ಪ್ರಾಮುಖ್ಯತೆ ಯನ್ನು ನಿಡ್ತಿರೋದ್ ಬಂದಿ ಒಂದು software company ಗಳೆಲ್ಲ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರ್ ನಲ್ ಸ್ಥಾಪನೆ ಆಗ್ತಾ ಇದೆ ಬೆಂಗಳೂರ್ ನು ಸಹ Silicon city ಅಂತ ಕರಿತಿದರ್ ಅಲ್ವ. ಈ ಅದ್ರಿಂದ ಹೋಗಿ ಎಲ್ಲ English english ಗೆ ಜಾಸ್ತಿ ಮಾತಾಡೋದು English ನೆ ಮಾತಾಡ್ತಿದ್ದಾರೆ ಕೆಲ್ಸ್ ಗಳಿಗ್ ಬಂದ್ರೆ ಬೇರೆ ದೇಶದವರನ್ನ ಕೆಲ್ಸ್ ಗಳಿಗ್ ತೊಗೊಳ್ತಿದ್ದರೆ. ಕರ್ನಾಟಕದಲ್ಲಿ ಈಗ್ ನೋಡ್ತಾ ಇದ್ರೆ ನಾವು ಅಭಿವೃದ್ದಿ ಜಾಸ್ತಿ ಆಗ್ತಿದೆ

ಈ ನಿರುದ್ಯೋಗ ನಿರುದ್ಯೋಗ ಸಮಸ್ಯೆ ನು ಸಹ ಜಾಸ್ತಿ ಆಗ್ತ ಇದೆ. ಅಭಿವೃದ್ದಿ ಜಾಸ್ತಿ ಆಗ್ತಿರೋ ಜೊತೆಗೆ ಇ ನಿರುದ್ಯೋಗ ಸಮಸ್ಯೆ ಏನ್ ಅಗ್ಬೇಕಮ್ಮ ಕಡ್ಮೆ ಆಗ್ಬೇಕಲ್ವ

ಈಗ್ ನಮ್ಗೆ ಇಲ್ ಕೆಲ್ಸ ಸಿಕ್ಕಿಲ್ಲ ಅಂತ ಅಂದ್ರೆ ಬೇರೆ ದೇಶದಿಂದ ಓದ್ಕೊಂದ್ ಬಂದಿರ್ತಾರೆ. ವಿದೇಶಕ್ ಹೋಗಿ English ನಲೆಲ್ಲ ಓದ್ಕೊನ್ ಬಂದಿರ್ತರಲ್ಲವ ಅವ್ರಗ್ ಕೆಲ್ಸ ಸಿಗುತ್ತೆ ಅಂತ ಅಂದ್ರೆ ಇವಾಗ ನಮ್ ದೇಶದಲ್ ಇರೋವ್ರ್ಗೆ ನಮ್ ರಾಜ್ಯದಲ್ಲಿ ಇರೋವ್ರ್ಗೆ ನಮ್ಗ್ ತಾನೇ first ಕೆಲ್ಸ ಕೊಡ್ಬೇಕು ಮಮತಾ ನೀನ್ ಏನ್ ಹೇಳ್ತ್ಯ ಇದರ ಬಗ್ಗೆ. ಹೌದು ಆದ್ರೆ ನಮ್ ಕರ್ನಾಟಕ ವಿಪರ್ಯಾಸ ಹೆಂಗ್ ಆಗಿದೆ ಅಂದ್ರೆ ನಾವ್ ಕನ್ನಡ ದವ್ರಾಗಿ ನಮ್ ಕರ್ನಾಟಕದಲ್ಲಿದ್ದು ನಮ್ ಬೆಂಗಳೂರ್ ನ Silicon city ಅಂತ ಕರಿತಿವಿ ನಿಂಗ್ ಅನ್ಸುತ್ತಾ ಅವರ್ನ ಈ bill ನಾ pass ಮಾಡ್ದ್ರೆ ಇದು ನಮ್ ಎಲರ್ ಕನ್ನಡಿಗರ್ ಕೈ ಹಿಡಿಯುತ್ತ್ ಅಂತ ನಿಂಗ್ ಅನ್ಸುತ್ತಾ ಹೇಮಂತ್. ಹೇ ನನ್ ಪ್ರಕಾರ ಹೌದಮ್ಮ ಯಕಂದ್ರೆ ಇವಾಗ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡನ ಕಡ್ಡಾಯ ಮಾಡ್ತಿದರ್ಲ್ವ ಆದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಅಂದ್ರೆ ಇವಾಗ ಎಲ್ಲ ಎಲ್ಲ ಮಕ್ಳುನು ಏನ್ ಮಾಡ್ತಿದರೆ ಅಂತ ಅಂದ್ರೆ ಎಲ್ಲ ಜನರುನು. ಕರ್ನಾಟಕ ಶಾಲೆಯಲ್ಲಿ ಕನ್ನಡ ಶಾಲೆಯಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಒಂದು ಶಿಕ್ಷಣವನ ಕೊಡೋದಿಲ್ಲಅಂತ ಅನ್ಬಿಟ್ಟು ಎಲ್ಲ ಎಲ್ಲಾ ಈ English ಮಾಧ್ಯಮ ಶಾಲೆಗಳಿಗ್ ಸೇರಸ್ತಿದರೆ ಆ ಮಕ್ಳ್ಗ್ ಏನ್ ಮಾಡ್ತಿದರೆ ಅಂತ ಅಂದ್ರೆ English ಕಲಿತಿದರೆ okay English ಕಲಿಯೋದರಿಂದ

ನಾವ್ ಇ ಪ್ರಪಂಚದಲ್ ಯಾವ್ದಾದ್ರು ಒಂದ್ ವ್ಯಾಪಾರ ವಹಿವಾಟು ಮಾಡ್ಬೇಕು ಅಂತ ಅಂದ್ರೆ ಪ್ರಪಂಚವನ್ ತಿರುಗ್ ಬೇಕು ಅಂದ್ರೆ

ಅವರ್ಗೆ ಕನ್ನಡ ಕಲಿಯೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ ಅವ್ರ್ ಬಂದಿ ಅವ್ರ್ ಕುಡ್ಯೋ ನೀರ್ ಬಂದಿ ಕರ್ನಾಟಕದ್ದು ಅವ್ರ್ ಇರುವತಹ ಜಾಗ ಬಂದಿ ಯಾವ್ದು ನಮ್ ಕನ್ನಡ ರಾಜ್ಯ ಕರ್ನಾಟಕದಲ್ ಇಟ್ಕೊಂಡ್ ಕರ್ನಾಟಕದ್ ನೀರನ್ ಕುಡ್ಕೊಂಡ್ ಕರ್ನಾಟಕದ್ ಜನರ್ ಜೊತೆ ಅವ್ರ್ ಬೆರಿ ಬೇಕು ಅಂತ ಅಂದ್ರೆ

ಇವಾಗ English ನಾವ್ English ಮಾಧ್ಯಮ School ಗಳ್ಗ್ ಹೋದ್ರೆ ಅವ್ರ್ ಕನ್ನಡವನ ಏನ್ ಮಾಡ್ ಬಿಟ್ತಿರ್ತಾರ್ ಅಂದ್ರೆ

ಕನ್ನಡ ಬೇಕಾದ್ರೂ ಓದ್ಬೌಸು ಬೇಡ್ಡಿದ್ರೆ

ಚಿಕ್ ವಯ್ಸಿಂದನೆ ಮಕ್ಕಳ್ಗೆ ಕನ್ನಡವನ್ನ ಕಡ್ಡಾಯವಾಗ್ ಕಲ್ಸಿಲಿಲ್ಲ ಅಂತ್ ಅಂದ್ರೆ .

ಇವಾಗ ನಮ್ Next ಮುಂದೆ ಬರ್ತಿರೋ ಪೀಳಿಗೆ ಅವರ್ಗೆ ಏನ್ ಆಗ್ಬಿಟ್ಟಿದೆ ಅಂತ ಅಂದ್ರೆ.

ಉದಾಹರಣೆಗೆ ಈಗ ನಮ್ ಮನೇಲೆ ಎಷ್ಟೋ ಜನ ನೋಡು ನಮ್ ಮನೇಲೆ ನಮ್ ಅಕ್ಕನ್ ಮಕ್ಕಳ್ ಆಗಿರ್ಬೋದು ತಂಗಿದಿರ್ ಮಕ್ಳ್ ಆಗಿರ್ಬೋದು ಅವ್ರ್ ಚಿಕ್ ವಯಸ್ಸಿಂದ convent School ಗಳ್ಗ್ ಹಾಕ್ ಬಿಡ್ತಾರೆ English ಮಾಧ್ಯಮ School ಗೆ ಹಾಕ್ತಾರೆ

so ಅದೆ ರೀತಿ ಪ್ರಕಾರ ನನ್ ಅಭಿಪ್ರಾಯ ಏನ್ ಹೇಳ್ತೀನಿ ಅಂತಂದ್ರೆ

ಕನ್ನಡವನ್ನ ಕಡ್ಡಾಯ ಮಾಡ್ಬೇಕು ಯಾವ್ದ್ರಲ್ಲಿ ಅಂದ್ರೆ ಶಿಕ್ಷಣದಲ್ಲು ಸಹ ಕಾಡ್ದಾಯ ಮಾಡ್ಬೇಕು

ದೊಡ್ಡ ದೊಡ್ಡ ಕಂಪನಿ ಗಳಲ್ಲಿ ಏನ್ ಮಾಡ್ತಿದಾರೆ ಅಂತ ಅಂದ್ರೆ ಈಗ ನಮ್ಮ ಕರ್ನಾಟಕದಲ್ಲೇ ಏನು ಒಂದು ಉದ್ಯಮ ಸೃಷ್ಟಿ ಆಗುತ್ತೆ Infosys ಅಂತ ಕರಿತಿವ್ ಅಲ್ವ ನಾವು ಈ Infosys ಉದ್ಯಮ ಸೃಷ್ಟಿ ಆಗುತ್ತೆ.

ಈ Infosys company ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಕನ್ನಡಿಗರಿಗ್ ಎಷ್ಟು ಜನಕ್ಕೆ ಕೆಲ್ಸ ಕೊಡ್ತಿದ್ದಾರೆ.

ಬೇರೆ ದೇಶದಿಂದ ಬರ್ತಿರೋವಂತ ಜನರ್ಗ್ ಕೆಲ್ಸ ಕೊಡ್ತಿದಾರೆ ಹೌದು ಕರ್ನಾಟಕದಲ್ ಏನ್ ಆಗ್ತಿದೆ ಅಂತ ಅಂದ್ರೆ ಇಲ್ಲಿ ಅವರ್ಗೆ ಏನು.

ಬೇರೆ ಬೇರೆ ಜ್ಞಾನಗಳು ಅವರ ಕೌಶಲ್ಯ ಜ್ಞಾನಗಳು ಹೆಚ್ಚೇ ಇದೆ.

ಮಾಹಿತಿಯನ ತಲ್ಪ್ಸೋದಕ್ಕೆ ಬರ್ತಾ ಇಲ್ಲ ಯಾಕಂತ ಅಂದ್ರೆ ಅವ್ರಗ್ ಏನು ಭಾಷೆಗಳ ತೊಂದ್ರೆ ಆಗಿರೋದ್ರಿಂದ ಅಂದ್ರೆ. ಈ ದೊಡ್ಡ್ ದೊಡ್ಡ್ ಕಂಪನಿಗಳ್ ಏನ್ ಮಾಡ್ತಿದೆ ಅಂತ ಅಂದ್ರೆ ಭಾಷೆ ಬೇಕು ಅವರ್ಗೆ English ಭಾಷೆ ಮಾತಾಡ್ವ್ರ್ ಮಾತ್ರ ಬೇಕು so ಈ ಚಿಕ್ ಚಿಕ್ company ಗಳ್ಗ್ ಏನು ಅಂತ ಅಂದ್ರೆ ಆ ಈ ಚಿಕ್ ಚಿಕ್ company ಗಳ್ ಅವ್ರ್ ಕನ್ನಡ ಮಾತಾಡ್ ಅವರ್ನ ತಗೊಳ್ತಾರೆ

ಹ ಜಾಸ್ತಿ ಸಂಬಳ ಬೇಕಾಗಿರೋ company ಗೆ ಹೋಗ್ ಬೇಕು ಅಂತ ಅಂದ್ರೆ English ಕಲಿಲೆ ಬೇಕು ಆದ್ರಿಂದ ಇವರ್ ಏನು ಮಾಡ್ತಿದಾರೆ ಅಂದ್ರೆ ಕನ್ನಡ ಕಡ್ಡಾಯ ಮಾಡೋದು ಇದೊಂದು ಒಳ್ಳೆ

ಮತ್ತೆ ಅವ್ರ್ ಇನ್ನೊಂದ್ ಏನ್ ಮಾಡ್ಬೇಕು ನಮ್ ಕರ್ನಾಟಕ ಸರ್ಕಾರ ಅಂತ ಅಂದ್ರೆ. ಕನ್ನಡ ಈ ದೊಡ್ಡ್ ದೊಡ್ಡ್ company ಗಳಲ್ಲಿ ದೊಡ್ಡ್ ದೊಡ್ಡ ಉದ್ಯಮಿಗಳಿಗೆ ಇವ್ರು ಒಂದು ಸಲಹೆನ ನೀಡಬೇಕು ಏನು ಅಂತ ಅಂದ್ರೆ ಅವ್ರ್ ಕನ್ನಡ ಕಲಿಯೋದಕ್ಕೆ ಸುಲಭವಾಗಿ ಯಾವ್ದಾದ್ರು ರೀತಿ ಆದಂತಹ ಒಂದು ತರಬೇತಿ ಶಾಲೆಯನ Open ಮಾಡೋದ್. ಅಥವಾ ಅಲ್ಲಿರುವಂತಹ ಒಬ್ಬ ಯಾರೋ ಒಬ್ಬ Manager ಆಗಿರ್ಬೋದು ಯಾರೋ ಒಬ್ಬ ಕೆಲ್ಸ ಮಾಡ್ತಿರೋರ್ ಆಗಿರ್ಬೋದು ಕನ್ನಡ ಚೆನ್ನಾಗ್ ಗೊತ್ತು ಇರ್ಬೋದು ಅಂತವರ ಕೈಲ್ಲಿ ಇವರ್ ಹೇಳ್ಸ್ ಕೊಡೊ ತರ ಆಗಿರ್ಬೋದು

ಅವ್ರ್ ಕಡೆಯಿಂದ ಮುಖಾಂತರ ಇ ತರ ಬೇರೆ ಬೇರೆ ಯಾವ್ದನ ಒಂದ್ ಕೌಶಲ್ಯ ಕಾರ್ಯಕ್ರಮಗಳನ್ ಮಾಡ್ತಾ ಕನ್ನಡವನ್ನ ಕಲಿಸೋದ್ ಉಪಯೋಗ ಅಲ್ವೇನಮ್ಮ ಇವಾಗ .

ಏನು ಬೇರೆ ದೇಶದವರಿಗೂ ಸಹ ಕೆಲ್ಸ ಬೇಕು ಅವ್ರು ಅಲ್ ಕೆಲ್ಸ ಇಲ್ದಿರ ಬಂದಿರ್ತಾರೆ.

ಆದ್ರೆ ನಮಗೂ ಇಲ್ ಕೆಲ್ಸ ಬೆಕಲ್ವೇನಮ್ಮ ನೀನ್ ಏನ್ ಹೇಳ್ತ್ಯ. ಹೌದು ನೀನ್ ಹೇಳೋದು ಒಂದ್ ರೀತಿ ಸರಿನೆ ಮತ್ ಏನಂದ್ರೆ ಮೊದ್ಲು ನಾವು ನಾವು ಬೇರೆ ಅವರಲ್ಲಿ ಅರಿವು ಮುಡ್ಸ್ಕೋದಕ್ಕಿಂತ ಮೊದ್ಲು ಕನ್ನಡಿಗರಲ್ಲಿ ಮೊದ್ಲು ಕನ್ನಡದ ಬಗ್ಗೆ ನಮ್ಮನ್ ನಾವ್ ಅರಿವ್ ಮುಡ್ಸ್ಕೊನ್ ಬೇಕು. ಮೊದ್ಲು ಕರ್ನಾಟಕದಲ್ಲಿ ಇರೋ ಪ್ರತಿ ಒಬ್ಬರ್ಗು ಕನ್ನಡದ ಯಾವದೇ ರೀತಿ ಕಡ್ಮೆ ಅಲ್ಲ ಅಂತ first ನಾವ್ ತಿಳ್ಸ್ಕೊಡ್ಬೇಕು. ಇದು ಒಂದ್ ರೀತಿ ಸರಿ ಅವ್ರದ್ bill pass ಮಾಡ್ತಾರಿದ್ ಅದ್ ಒಂದ್ ರೀತಿ ಸರಿ ಇದೆ. ಪದವಿ ಮಟ್ಟಕ್ ಹೋದಾಗ ನಾವ್ ಕನ್ನಡ ಬಗ್ಗೆ ತಿಳ್ಕೊಳೂದಲ್ಲ ಅದು ಒಂದನೇ ತರಗತಿ ಇಂದಾನೆ ಶುರು ಆಗ್ಬೇಕು. ಆಗ ಮಾತ್ರ ಎಂತವ್ರ್ ಅಲ್ ಆದ್ರೂನು ನಾವ್ ಅರಿವು ಮುಡ್ಸೋಕ್ ಆಗೋದು

ಈಗ ಚಿಕ್ ಮಕ್ಳ್ ಎಲ್ ನೋಡ್ದ್ರುನು ಈಗ ನಮ್ಮನೆ ಅತ್ಹ್ರನು ಎಷ್ಟ್ಚಿ ಜನ ಚಿಕ್ ಮ್ಕಳು ಇದಾರೆ ಅವ್ರ್ಗೆಲ್ಲ ಸರಿಯಾಗ್ ಕನ್ನಡ ಬರಲ್ಲ. ನಾವ್ ಅವ್ರಗ್ ಹೇಳ್ಕೊಡ್ಬೇಕು ಕನ್ನಡನ ಬೇರೆ ಬೇರೆ ಭಾಷೆ ಯಿಂದ ಬಂದಿರೋ ಜನ್ರಗೆ ನಮ್ ಭಾಷೇನಲ್ಲಿ ಅವ್ರ್ ಬಂದ್ ನಮ್ಗ್ ಆ ಒಂದ್ ರೀತಿಯ ಯಾವ್ದ್ ವಿಳಾಸ ಕೆಳುದ್ರು ನಾವ್ ಅವ್ರ್ ಭಾಷೆಲೇನೆ ಮಾತಾಡ್ತಾ ಇದಿವಿ ಹೊರತು ನಮ್ ಭಾಷೆ ನಾವ್ ಮಾತಾಡ್ತಾ ಇಲ್ಲ ಮೊದ್ಲು ಇದನ್ ನಾವ್ ತಿಳ್ಕೊನ್ ಬೇಕು ನಮ್ ಭಾಷೆ ನಮ್ಗ್ ಯಾವತ್ತಿದ್ರೂ ಮುಖ್ಯ ಅನ್ನೋದ್ನ.

ಕರ್ನಾಟಕನ ಕಡ್ಡಾಯ ಮಾಡ್ತಿವಿ ಅಂತ ಈ ಸರ್ಕಾರ ಹೊರಟಿಯದಲ

ಅದು ಒಂಥರ ಸರಿ ನು ಹೌದು ಒಂದ್ ಕಡೆ ತಪ್ಪುನು ಹೌದು ಯಾಕೆ ಅಂತ ಅಂದ್ರೆ. ಕರ್ನಾಟಕವನ್ನ ಕರ್ನಾಟಕದಲ್ಲಿ ಕನ್ನಡವನ್ನ ಕಡ್ಡಾಯ ಮಾಡ್ತಾರೆ okay

ಇವಾಗ ನಾವು ಸರ್ಕಾರಿ ಶಾಲೆಗಳಲ್ಲಿ ಬಂದಿ Baby Sitting ತರ ಇ Free KG

ಅದನ್ನ ಪ್ರಾರಂಬ ಮಾಡ್ತಾ ಇದಿವಿ ಅಂತ ಹೇಳ್ತ ಇದರಲ್ಲ ಏನು ಸರ್ಕಾರದ ಕರ್ನಾಟಕ ಸರ್ಕಾರದವರು.

ಆದ್ರೆ ನಾವ್ ಈ ಜನ್ರು ಏನನ ನೋಡ್ತಾನೆ ಅಂತ ಅಂದ್ರೆ ಯಾವ್ ರೀತಿ ಬೆಳವಣಿಗೆ ಆಗಿದೆ